ಇದು ಗ್ರೌಂಡು ಈ ಗ್ರೌಂಡಿನಲ್ಲಿ ಇದು ಒಂದು ಆಟದ ಫೀಲ್ಡ್ ಎಂದು ಹೇಳಬಹುದು ಈ ಆಟದ ಫೀಲ್ಡ್ ನ ಒಂದು ಭಾಗದಲ್ಲಿ ಅಲ್ಲಲ್ಲಿ ಆಹ್ಹ್ ತಂತಿ ಅಂದ್ರೆ ಒಂದು ಯಾವುದೇ ರೀತಿಯ ಆಹ್ಹ್ --

ಈ ತರಹದ ಮಕ್ಕಳ ಎಕ್ಸಸೈಜ್ಗಳು ಸಣ್ಣ ಪುಟ್ಟ ಥಿಂಗ್ಸ್ಗಳನ್ನ ಮಕ್ಕಳಿಗೆ ಬೇಕಾಗಿರುವಂತಹ ಪೆನ್ನು ಪುಸ್ತಕಗಳನ್ನ ಇಲ್ಲಿ ಅಳವಡಿಸಲಾಗಿದೆ.

ಇದು ಒಂದು ಆಹ್ಹ್ ನಗರ ಕೋಟೆಯ ಬಿದನೂರು ಕೋಟೆ ಅಥವಾ ನಗರ ಕೋಟೆಯೆಂದು ಈ ತರದ ಒಂದು ಪ್ಲೇಸ್ ಗಳಿಗೆ ಕರೀತಾರೆ ಇದು ರಾಜರು ಮಹಾರಾಜರುಗಳ ಕಾಲದಲ್ಲಿ ಕೋಟೆಗಳನ್ನ ಕ--

ಹಾಗೆ ಈ ಎದುರು ಭಾಗದಲ್ಲಿ ಅಂದರೆ ಕಾರಿಡಾರ್ ನ ಗೋಡೆಯ ಬರಹಗಳನ್ನು ಇಲ್ಲಿ ಬಿಡಿಸಲಾಗಿದೆ ಕೆಲವೊಂದು ಬೋರ್ಡ್ ಗಳನ್ನು ಕೂಡ ಹಾಕಲಾಗಿದೆ.

ಇದು ಒಂದು ಆಹ್ಹ್ ಆಹ್ಹ್ ಸ್ನಾಕ್ಸ್ ನ್ ಆಹ್ಹ್ ಒಂದು ಪ್ಲೇಟ್ ಇದು ಈ ಸ್ನಾಕ್ಸ್ ನಲ್ಲಿ ಘೋಬಿ ಮಂಚೂರಿ ಈ ತರದ ಒಂದು ಇದನ್ನ ಇಡಲಾಗಿದೆ ಪಕ್ಕದಲ್ಲಿ ಒಂದು--

ಕೆನರಾ ಬ್ಯಾಂಕ್ ಈ ಕೆನರಾ ಬ್ಯಾಂಕಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಕೆನರಾ ಬ್ಯಾಂಕ್ ನ ವೈವಾಟುಗಳು ಹೆಚ್ಚು ನಡೆಯುತ್ತದೆ ಕೆನರಾ ಬ್ಯಾಂಕಿನ ವೈವಾಟುಗಳು

ಡಾನ್ಸ್ ಕ್ಲಾಸಿನ ಅಥವಾ ಒಂದು ಡಾನ್ಸ್ ಅಕಾಡೆಮಿಯ ಹೆಸರು ಎಂದು ತಿಳಿದುಬರುತ್ತದೆ.

ಚಹಾ ಪೆಟ್ರೋಲು ಶಾ-ಶಾ ಸುಧಾ ಪೆಟ್ರೋಲು ಸೋರಿ ಇದು ಸುಧಾ ಪೆಟ್ರೋಲು ಅಂತ ಹೇಳಿ ಈ ಸುಧಾ ಪೆಟ್ರೋಲಿನಲ್ಲಿ ಪೆಟ್ರೋಲು ಅಥವಾ ಡೀಸೆಲ್ ಏನೋ ಒಂದು ಸಿಗುತ್ತೆ ಒಟ್ಟಿನಲ್ಲಿ --

ಸೋರಿ ಪೆಟ್ರೋಲ ಇಲ್ಲ ಇದು ಪುರ ಆಹ್ಹ್ ಪಾರ್ಲರ್ ಅಂತ ಹೇಳಿ ಇಲ್ಲಿ ಕಾಫಿ ಟಿ ಈ ತರದ ಒಂದು ವಸ್ತುಗಳು ಇಲ್ಲಿ ಸಿಗುತ್ತದೆ ಎಂದು ಕಾಣಿಸುತ್ತದೆ ಹಾಗಾಗಿ --

ಒಂದು ಸಂತೆಯಲ್ಲಿ ಕುಳಿತುಕೊಂಡು ಒಂದಿಷ್ಟು ಜನ ವ್ಯಾಪಾರವನ್ನು ಮಾಡುತ್ತಿದ್ದಾರೆ ಈ ಸಂತೆಯಲ್ಲಿ ಏನು ವ್ಯಾಪಾರ ಮಾಡುತ್ತಿದ್ದಾರೆ ಅಂತ ಅಂದ್ರೆ ಈರುಳ್ಳಿಯನ್ನು ಇಟ್ಟುಕ್ಕೊಂಡು ವ್ಯಾಪಾರವನ್ನು ಮಾಡುವ ರೀತಿಯಲ್ಲಿ ಇದು ಕಂಡುಬರುತ್ತಿದೆ.

ಇದು ಒಂದು ಡಾಕ್ಟ್ರುಗಳು ಒಂದು ಆಪರೇಷನ್ ಸುಕ್ಸ್ ಸ್ಸಿನ ಒಂದು ರೀತಿಯಲ್ಲಿ ಆಪ್-ಆಪರೇಷನ್ ಸಕ್ಸಸ್ ಆಗುವಂದು ರೀತಿಯಲ್ಲಿ ಅಲ್ಲಿ ಕು ನಿಂತುಕೊಂಡು ಒಂದು ಅಹ್ ಸಿಸ್ಟಮ್ ನ ಆಪರೇಟ್ ಮಾಡ್ತಯ್ದರೆ.

ಡಾಕ್ಟರ್ ಗಳು ಯಾವುದೋ ಶಸ್ತ್ರ ಚಿಕಿತ್ಸೆಯಲ್ಲಿ ಪಾಸಾಗಿ ಅಂದ್ರೆ ಒಂದು ಶಸ್ತ್ರ ಚಿಕಿತ್ಸೆಯಲ್ಲಿ ಯಶಸ್ವಿಯಾಗಿ ಈ ಒಂದು ರೀತಿಯಲ್ಲಿ ಇದು ಯಶಸ್ವಿಯಾ --

ಅವನನ್ನು ಕುರಿಸಲಾಗಿದೆ ಇನ್ನೊಬ್ಬ ಅಲ್ಲಿ ನಿಂತುಕೊಂಡು ಯಾವುದೋ ಒಂದು ಇದನ್ನ ಫೋಟೋವನ್ನ ತೆಗೆತ್ತಿದ್ದಾನೆ.